ರಜೆ ಸಿಕ್ಕಿದೆ. ಅಂದ್ರೆ ಅದಕ್ಕೆವೆ ಮುಂಬೈ plan ಮಾಡಿದ್ದು. ತಿರುಗ್ಲಿಕ್ ಹೋಗ್ವಾಂತೇಳಿ.

ಮತ್ತೆ ನಿಮ್ದು ನೆನ್ಪಾಯ್ತು. ಅದಕ್ಕೆ call ಮಾಡಿದ್ದು.

ಇನ್ನೂ ಒಳ್ಳೇದಾಗ್ತದಲ್ಲ? ತಿರುಗ್ಲಿಕ್ಕೆ. train ಲೆಲ್ಲ ಹೋಗ್ಲಿಕ್ಕೆ.

ಹೌದು. ಊರಲ್ಲಿಯಾದ್ರೆ auto, bus

ಹ. Metro train ಲ್ಲ?

ಹ. ಮುಂಬೈ ಪರ್ವಾಗಿಲ್ಲ. ಚಂದ ಆಗ್ತದೆ.

ಹ, ರಜೆಯಲ್ಲಿದ್ದೆವು. ಒಂದು ವಾರದ ರಜೆಯಲ್ಲಿದ್ದೇವೆ.

ಹ್ಮ, ಬನ್ನಿ ಬನ್ನಿ, ತಿರುಗುವ. ನಮ್ಮನೆಗೆನೇ ಬನ್ನಿ. ಮತ್ತೆ ಒಟ್ಟಿಗೆ ಹೋಗ್ಬೋದಲ್ಲ?

ನಾನ್ ಬಂದಾವಾಗ call ಮಾಡ್ತೇನೆ ನಿಮ್ಗೆ.

ಆಯ್ತಾಯ್ತು, ಬನ್ನಿ. ಇಲ್ ನಿಮ್ಗೆಲ್ಲ ಯಾವ ಎಲ್ಲ place local ಸ ತಿರುಗ್ಬೋದು ಹೌದು. ಹ. ಎಲ್ಲಿಗೂ ಆಗ್ಬೋದು ಒಟ್ರಾಶಿ ತಿರುಗಿದ್ರಾಯ್ತು. ಹೌದು. ಅಂದ್ರೆ ಬಜಾರೆಲ್ಲ ಇರ್ತದೆ ಅದಕ್ಕೆಲ್ಲ ತಿರುಗಿದ್ರೆ ಒಳ್ಳೇದು. ನಮ್ದು ಊರಿನ್ ತರ ಅಲ್ಲಲ್ಲ? ಇಲ್ಲಿ. different ಅಲಾ?

ಹೌದು. ಹಾಗೆ ತಿರುಗ್ಬೋದು. beach beach , ಅಂದ್ರೆ ಒಂದು ಊರಿದ್ದು beach ಬೇರೆಯೇ ಇರ್ತದೆ, ಇಲ್ಲಿದು ಬೇರೆ.

ಇಲ್ಲಿಸ ತಿರುಗ್ ತಿರುಗ್ಬೋದು. beach ಗೆಲ್ಲ,

ಹ. ಹೌದು. ಅಂದ್ರೆ temple ಗೆಸ ಹೋಗ್ಬೋದು.

ಹೌದು. ದಾದರ್, ಸಿದ್ಧಿವಿನಾಯಕ್ ಅದಕ್ಕೆಲ್ಲ ಹೋಗ್ಬೋದು. ಹ . ಮಾಲ ಸಿದ್ಧಿವಿನಾಯಕ್ ಹತ್ತಿರಲ್ವ? ಮಹಾಲಕ್ಷ್ಮೀ temple ಕೂಡ?

ಸ್ವಲ್ಪ? ಅದೇ ಇದು ಹ.

ಹ ಹ ಹ. . ವಜ್ರೇಶ್ವರಿ ಅದೆಲ್ಲ. ಅದೆಲ್ಲ ಒಳ್ಳೇ ಹ್ಮ್ , ಇದು ಮತ್ತೆ ಇದು ನಮ್ದು ನಿತ್ಯಾನಂದ ಸ್ವಾಮಿ.

ಮತ್ತು ವಜ್ರೇಶ್ವರಿ ಹೋ ಅಲ್ಲಿಯೇ, ವಜ್ರೇಶ್ವರಿಗಿಂತ ಸ್ವಲ್ಪ ಮುಂದೆ.

Okay ಹ. Train ನಲ್ಲೆಲ್ಲ ಹೋಗ್ಲಿಕ್ಕೆ ಮಜಾ ಆಗ್ತದೆ. ಹ. ಹೋಗ್ವ, ಒಟ್ಟಿಗ್ ಹೋಗ್ವ.

Hello .

ನಾ ಕುತ್ಕೊಂಡಿದ್ದೇನೆ, ನೀ ಏನ್ಮಾಡ್ತಿದ್ಯಾ? ನಾನ್ಸ ಸುಮ್ಮ್ನೆ ಕುತ್ಕೊಂಡಿದ್ದೇನೆ.

ಹಾ ಆಯ್ತು, ನಿಂದಾಯ್ತಾ? ಹಾ ನಮ್ದಾಯ್ತು, ಏನ್ ತಿಂಡಿ ಮಾಡಿದ್ದಾರೆ? ನಮ್ಮನೆಲ್ಲಿ ದೋಸೆ, ನಿಮ್ಮನೇಲಿ? ನಮ್ಮನೆಲ್ಲಿಸ ದೋಸೆ ಮಾಡಿದ್ದಾರೆ.

ಹ ನಮ್ಮನೇಲೆಲ್ಲ ಚೆನ್ನಾಗಿದ್ದಾರೆ, ನಿಮ್ಮನೇಲಿ? ಹಾ ನಮ್ಮನೆಯಲ್ಲಿಸ ಚನ್ನಾಗಿದ್ದರೆ, ಅಮ್ಮನನ್ನು ಕೇಳಿದೆ ಅಂತ ಹೇಳಯ್ತಾ?

ಹೇ ಮತ್ತೆ ಶ್ರೇಯನದ್ದು ಮದುವೆ ಅಂತೆಲ್ಲಾ? ಹ ಹೌದು ನಿನ್ನೆ ಬಂದಿದ್ಲು ಮದುವೆ ಆಮಂತ್ರಣ ಕೋಡ್ಲಿಕೆ, ನಿಮ್ಮನೆಗೆ ಬಂದಿದ್ಲಾ? ಹಾ ಬಂದಿದ್ಲು, ಹೇಳಿದ್ಲು ನಿಮ್ಮನೆಗೆ ಬಂದಿದ್ದೆ ಅಂತ. ಓಹ್, ಎಷ್ಟು ತಾರೀಖಿಗೆ ಮದುವೆ?

ಹಾ ಹೌದು, ನಿಶ್ಚಿತಾರ್ಥಯೆಲ್ಲ ಒಟ್ಟಿಗೆ ಅಂತೆಲ್ಲಾ?

ಹೌದು, ಬೇರೆ ಗೆಳೆಯರಿಗೆ ಗೆಳತಿಯರಿಗೆಲ್ಲ ಹೇಳಿದ್ದಾರಾ?

ಆ ಹೌದು, ಮತ್ತೆ ಬಟ್ಟೆ ತಗೊಂಡಿದ್ಯಾ? ಇಲ್ಲ, ನೀನ್ ತಗೊಂಡಿದ್ಯಾ? ಇಲ್ಲವಾ ಇನ್ನು ತಗೊಳ್ಬೇಕು, ಸಾ∼ ಸೀರೆ ಹಾಕುವಲ್ಲ ನಾವು? ಹಾ ಹಾಕೋಣ, ಅವರೆಲ್ಲ ಹಾಕ್ಬೋದ ಗೆಳತಿಯರೆಲ್ಲಾ? ಹಾ ಹಾಕ್ಬೋದು, ಹೇಳುವ ನಾವ್ ಅವರೊಟ್ಟಿಗೆ.

ಅರಶಿನ ಚಾ ಶಾಸ್ತ್ರಕ್ಕೆ ಎಲ್ಲ ಹೋಗುವ, ಬೇಗ ಹೋಗುವ. ಆಯ್ತು, ನಾವೆಲ್ಲ ಹಳದಿ ಬಟ್ಟೆಯೆಲ್ಲ ಹಾಕೊಂಡು ಹೋಗುವ ಅರಶಿನ.

ಎಲ್ಲರು ಒಂದೇ ತರಹ ಬಟ್ಟೆ ಹಾಕುವ.

ಹಾ ಆಯ್ತು, ನೃತ್ಯ ಮಾಡೋಣ್ವಾ? ಹ ಎಲ್ಲರು ಸೇರಿ ಮಾಡುವ ಅಲ್ಲಾ?

ಹೌದು, ಅವಳಿಗೆಸ ಖುಷಿ ಆಗ್ಬೋದು.

ಮದ್ವೆ ದಿನ beauty parlour ಹೋಗ್ತೀಯಾ? ಏ ಜಲ್ಲಿ ಹಾಕುವಲ್ಲ ನಾವು?

ಹಾ ಬೇರೆ, ಅವರು ಹಾಕ್ಬೋದಾ?

ಹಾ ಅವರು ಪಂಚೆ shirt ಹಾಕ್ಲಿ, ಒಳ್ಳೇದು ಕಾಣ್ತದೆ.

ಆ photo ಕ್ಕೆಲ್ಲ ಚೆನ್ನಾಗಿ ಬರ್ಬೋದು.

ಹ ಹೌದು, ಅವಳಿಗೆ ಉಡುಗೊರೆ ಕೊಡ್ಬೇಕಲ್ಲ? ಎಲ್ಲರು ಸೇರಿ ಅವಳಿಗೆ ಸೀರೆನೆ ಕೊಡುವಲ್ಲಾ? ಹ ಆಯ್ತು, ಅವರೊಟ್ಟಿಗೆ ಕೂಡ ಕೇಳೋಣ, ಹುಡುಗರೊಟ್ಟಿಗೆ ಏನು ಕೊಡ್ಬೋದು ಅಂತ. ಅವರ್ಸ ಎಲ್ಲರು ಒಟ್ಟಿಗೆ ಸೇರಿ, ಹೇ ಮತ್ತೆ ರಜೆ ನಾಡಿದ್ದು ಒಂದು ದಿನ ರಜೆ ಉಂಟು, ಮತ್ತೆ ಎರಡು ರಜೆ ಕೇಳ್ಬೇಕಾ ಅಂತಲ್ಲಾ?

ನಾಡಿದ್ದು ಒಟ್ಟಿಗೆ ಹೋಗುವಲ್ಲಾ? ಹ ಆಯ್ತು ಹೋಗೋಣ, ಎಷ್ಟು ಗಂಟೆಗೆ?

ಅಹ್ ಒಂದು मेहंदी ಶಾಸ್ತ್ರ ಏಳು, ಏಳು ನಲ್ವತೈದಿಗಂತ ಹೇಳಿದ್ಲು.

ಆಯ್ತು ಇಡ್ತೇನೆ.

Hello ನಾನು ಒಂದು ರವೀಂದ್ರನಾಥ್ ಠಾಗೂರ್ beach ನಮ್ ಕಾರ್ವಾರ್ ದಲ್ಲಿ ಹೋಗಿದ್ದೆ, visit ಮಾಡಿದ್ದೆ. ಅಲ್ಲಿ ಚೆನ್ನಾಗಿತ್ತು ಏನಪ್ಪಾ ಅಂದ್ರೆ evening time ಅಲ್ ಹೋದ್ರೆ ಸೂರ್ಯ ಮುಳುಗುದೆಷ್ಟ್ ಸಕ್ಕತ್ ಆಗ್ ಕಾಣತ್ತೆ. ಆ next ಬಾ~ ಅಲ್ಲಿ ಗೋಲ, ಪಾನೀಪೂರಿ gobi, snacks ಅಲ್ beach ಅಲ್ side ಕೂತ್ ತಿಂದ್ರೆ. ಸಕ್ಕತ್ ಆಗಿರತ್ತೆ. next ಅದು ಬೇಡಾಂದ್ರೆ ಒಳ್ಳೆ ತರ Volleyball, Cricket, family ಜೊತೆ ಹೋದ್ರು ಚೆನ್ನಾಗಿ enjoy ಮಾಡ್ಬೋದು. Friend ಜೊತೆ ಹೋದ್ರೂ different ಆಗ್ enjoy ಮಾಡ್ಬೋದು. beach ಅಲ್ beach ಅಲ್ಲಿ. ಸ್ನಾನ ಮಾಡ್ಬೋದು but ನದಿ ನೋಡ್ದೆ ನದಿ side beach ಗೂ ತುಂಬಾ difference ಇದೆ, ಅಲ್ ಬರೋ ಅಲೆಗಳೆಲ್ಲ ಅದ್ ತಂದ್ ಹೊಡೆಯೋದು ಎಷ್ಟ್ ಸಕ್ಕತ್ ಆಗಿರತ್ತೆ enjoy ಮಾಡ್ಬೋದು. Next ಮತ್ತೆ ಅಲ್ ಹೋದ್ರೆ ಆಟ ಆಡ್ಬೋದು, ಅಹ್ family ಜೊತೆ ಹೋದ್ರೆ ಪಕ್ದಲ್ಲೊಂದ್ restaurant ಇದೆ. ಅಲ್ಲಿ halting ಮಾಡ್ಬೋದು, ಅಲ್ಲಿ food ಹೆಂಗಪ್ಪಾಂದ್ರೆ ಬರೀ fish, non-veg ಬರೀ fry, fry fish fry, fish sambar, variety, variety but ಚೆನ್ನಾಗಿರುತ್ತೆ taste ಉ. ಆಹ್ ಮತ್ತೆ ಇನ್ನೇನು ಅಲ್ಲೇ ಪಕ್ಕದಲ್ಲಿ ಹೋದ್ರೆ rock garden ಇದೆ. ಅಲ್ಲೂ ಚೆನ್ನಾಗಿದೆ rock garden ಅಲ್ಲಿ ಬರೀ ಎಲ್ಲ ಕಲ್ಲುಗಳಿಂದ ಮಾಡಿರೋ ಶಿಲೆಗಳೆಲ್ಲಾ ಇದೆ. ಆಮೇಲೆ ಸ್ವಲ್ಪ ಮುಂದಕೋದ್ರೆ beach ಗೆ ಮುಂದೆ ಹೋದ್ರೆ fish ಗಳೆಲ್ಲಾ ಇದು store ಮಾಡಿರೋದೆಲ್ಲಾ ಇದೆ ಅಲ್ಲಿ ಚೆನ್ನಾಗಿದೆ but ಎಲ್ಲಾದಕ್ ಹೋಗ್ಬೇಕಂದ್ರೆ ಬರೀ entrance ticket ಬರೀ ticket ತೆಗಿಬೇಕು. ಇನ್ನ ಎಲ್ಲ beach ನೋಡ್ದೆ ಇರೋರೆಲ್ಲಾ ಹೋದ್ರೆ ಒಂದೊಳ್ಳೆ enjoyment, entertainment ಚೆನ್ನಾಗಿರುತ್ತೆ. ಇನ್ನ ಅಹ್ weather ಗಿದರ್ ಆಹ್ but ಬೇಸಿಗೆ time ಅಲ್ ಹೋದ್ರೆ ಸ್ವಲ್ಪ ಅಹ್ ಬೇರೆ ತರ ಅಹ್ ಬ~ ಮಳೆ time ಅಲ್ಲಂತೂ ಹೋಗಕ್ಕಾಗಲ್ಲ. ಚಂಡಮಾರುತ, ಸುನಾಮಿ ಏನೇನೋ ಬಂದ್ entry ಕೊಡಲ್ಲ ಅಲ್ಲಿ but ಎಲ್ಲದಕ್ಕೂ amount ಬೇಕು. ಹಂಗೆ ಸ್ವಲ್ಪ ಮುಂದೆ ಬಂದ್ರೆ ಖಾಲಿ river garden ಅಂತಾ ಇದೆ. ಅಲ್ಲಿ ಚೆನ್ನಾಗಿದೆ, ಅಲ್ಲಿ ಏನಪ್ಪಾ ಅಂದ್ರೆ ಮಕ್ಳಿಗೆ separate ಆಗಿ ಆಟ ಅಡೋದು, next ಆಹ್ ಇದ್ ಆಹ್ ವಯಸ್ಸಾದವ್ರಿಗೆ next enjoy ಮಾಡೋರಿಗೆ friends ಜೊತೆ ಇದ್ದವರಿಗೆ Volleyball, Cricket ಅಲ್ಲೇ ಆಡೋಕ್ ಎಲ್ಲದುನೂ separate ಆಗ್ ಇದೆ . ಆಮೇಲ್ next snacks ಗೂ ಚೆನ್ನಾಗಿದೆ. ಅದ್ರ ಮುಂದೆ ಸ್ವಲ್ಪ ಮುಂದೆ ಹೋದ್ರೆ ಒಂದ್ ಬೀಡು. bridge ಸಿಗುತ್ತೆ. ಅಲ್ಲಿ ಒಂದ್ ದೇವಸ್ಥಾನ ಇದೆ ಅದು ದೇವಿ ದೇವಸ್ಥಾನ. ಅಲ್ಲಿ ಚೆನ್ನಾಗ್ ಸಕ್ಕತ್ತಾಗಿದೆ. ಅಹ್ ಇವ್ರು ಶಿವಾಜಿ ಅವ್ರ್ದು ಹೆಸ್ರಲ್ಲಿ ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಚೆನ್ನಾಗಿದೆ. Next ಹಾಗೆ ಮುಂದೆ ಸ್ವಲ್ಪ ಸ್ವಲ್ಪ ಮುಂದೆ ಬಂದ್ರೆ ಇನ್ನೊಂದು garden ಸಿಗುತ್ತೆ. ಆ garden name ಏನೋ ಇದೆ but ಗೊತ್ತಿಲ್ಲ, ಅಲ್ಲಿ ಚೆನ್ನಾಗಿದೆ. but ಎಲ್ಲಾ ಕಡೆ ಹೊಗ್ಬೇಕುಂದ್ರೆ amount ಬೇಕು. next ಸ ಇದು ಆಹ್ ಪುರಾತನ ಕಾಲದ್ದು, ಎಲ್ಲಾನು ನೋಡ್ಬೇಕೂಂದ್ರೆ ಅಲ್ಲೇ. ಅಲ್ಲೇ ಎಲ್ಲಾ ಇರುತ್ತೆ. ಆಮೇಲೆ beach side ಅಹ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾ ಕಡೆ but ಅಹ್ ತರಕಾರಿಗಳೆಲ್ಲಾ ಸಿಗಲ್ಲ veg ಬರೀ non-veg ಊಟಗಳು ಸಿಗುತ್ತೆ ಅಲ್ಲಿ. ಕಾರವಾರದಲ್ಲಿ ಒಂದು ಐದಾರ್ place ನೋಡ್ಬೋದು, ರವೀಂದ್ರನಾಥ್ ಠಾಗೋರ್ beach ಹತ್ರ ಬಂದ್ರೆ ಎಲ್ಲಾ ಮಕ್ಳಿಗೆ entertain ಮಾಡಕ್ಕೆಲ್ಲ ಸಕ್ಕತ್ತಾಗಿದೆ